ಈ ಚಿತ್ರದಲ್ಲಿ ಅ ಕಾಣುತ್ತಿರುವುದೆನೆಂದರೆ ಬೆಳಗಾವಿಯ ಒಂದು ಚಿತ್ರವಾಗಿದೆ. ಇದೊಂದು ಬಂಧನ್ ಬ್ಯಾಂಕಿನ ಒಂದು ಎಂಟ್ರೆನ್ಸಿನ ಒಂದು ಬೋರ್ಡ್ ಅನ್ನ ಆಕಿದ್ದು ದೊಡ್ಡದಾದ ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಆಗಿದೆ.

ಎರಡು ವಿಂಡೋಗಲ್ನ್ನು ಚೇರ್ಗಳನ್ನು ಹಾಕಿದ್ದು ಒಪೊಸಿಟ್ ಒಬ್ಬ ವ್ಯಕತಿ ಕಟಿಂಗ್ ಮಾಡುತ್ತಿರುವ ಚಿತ್ರವನ್ನು ನಾವು ನೋಡುತ್ತಿದ್ದೇವೆ .

ಕೆಳ್ಗಡೆ ಜನಗಳೆಲ್ಲ ಸ್ನಾನವನ್ನು ಮಾಡುವುದರಿದ್ರಲ್ಲೇನೇ ಕೆಳ್ಗಡೆಯೆಲ್ಲ ಓಡಾಡುತ್ತಿದ್ದಾರೆ ಸುತ್ತಲೂ ನೀರಿದೆ.

ಈ ಚಿತ್ರದಲ್ಲಿ ಇದೊಂದು ಬೆಲಗಾಮಿನ ಚಿತ್ರಣ ವಾಗಿದ್ದು ಇದೊಂದು ಎಸ್ ಎಮ್ ಕಾಲೇಜಿನ ಹಸಿಪುರಾಣ ಚಿತ್ರಣ ಮಾಗಿದ್ದು ಇದು ದೊಡ್ಡದಾದ ಬಿಲ್ಡಿಂಗ್ ಇದ್ದು ಇದ್ರ್ ಮುಂಭಾಗದಲ್ಲೇ --

ಈ ಚಿತ್ರಣವನ್ನುಇದು ಒಂದು ಬೆಳಗಾವಿನ ಚಿತ್ರ ಆಗಿದ್ದು ಇಲ್ಲಿ ನಾವು ಕಾಣುತ್ತಿರುವುದೇನೆಂದರೆ ಇಲ್ಲಿ ಎರಡು ಬಿಲ್ಡಿಂಗನ್ನು ಮನೆಗಳನ್ನುಕಟ್ಟಿದಾರೆ ಮಲಗಲಿಕ್ಕೆ ದೊಡ್ಡದಾದ ಒಂದು ಗೇಟ್ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ಕಾಣುತ್ತಿರುವುದೀನು ಅಂದ್ರೆ ಇದು ಒಂದು ಸಲೂನ್ ನ ಚಿತ್ರಣ ವಾಗಿದೆ. ಎರಡು ಗೋಡೆ ಮೇಲೆ ಫ್ಯಾನ್ ಗಳು ಕಾಣುತ್ತಿದ್ದಾವೆ ಮತ್ತೊಂದು ಕಬೋರ್ಡ್ ಇದೆ ಕಾಣುತ್ತಿದ್ದು .